ಅವರಿಗೆ ಶಿಕ್ಷಣವನ್ನು ಕೊಡುತ್ತಾರೆ. ಅವರೇ ಅವರಿಗೆ ಊಟವನ್ನು ಹಾಕುವುದು ಸಾಕುವುದು ಅವರೇ ಮಾಡುತ್ತಾರೆ.

ಬೇರೆ ಕಡೆಯಲ್ಲಿ ಊಟದ ತಯಾರಿಯನ್ನು ಮಾಡಿರುತ್ತಾರೆ. ಪ್ರತಿಯೊಬ್ಬರಿಗೂ ನಿಲ್ಲಿಸುತ್ತಾರೆ ಅಲ್ಲಿ --

ಸ್ಪೋರ್ಟ್ಸ್ ಗಳ್ಳಲ್ಲಿ ಭಾಗವಹಿಸಲು ಜಿಮ್ಗೆ ಹೋಗುತ್ತಾರೆ ಇದರಿಂದ ಬಾಡಿ ಕೂಡ ಮಾಡುತ್ ಮಾಡುತ್ತಾರೆ.

ಟ್ರೆಂಡ ಗಲ್ಲಲಿರುವಂತಹ ಎಲ್ಲ ಬಟ್ಟೆಗಳು ಈ ಮಾಲ್ ಗಲ್ಲಲ್ಲಿ ನಮಗೆ ಸಿಗಬಹುದು.

ಇಲ್ಲಿ ಎಲ್ಲ ಲೆಟರ್ ಗಳನ್ನೂ ಬೇರೆ ಬೇರೆ ಊರುಗಳ್ಳಲ್ಲಿ ಪೋಸ್ಟ್ ಆಫೀಸ್ ಟ್ರಾನ್ಸ್ಫರ್ ಮಾಡುತ್ತದೆ .

ಇಂತಹ ಬೇಕರಿ ಗಲ್ಲಲ್ಲಿ ನಮಗೆ ಯಾವುದು ಬೇಕಾದಂತಹ ವಸ್ತುಗಳು ಸಿಗಬಹುದು.

ಎಲ್ಲ ಕಡೆಯೂ ಇಂತಹ ಅಂಗಡಿ ಮಾಲ್ ಗಳು ಇರುತ್ತವೆ. ಇದರಲ್ಲಿ ಯಾವತರಹದ ಸ್ವೀಟ್ಸ್ --

ಎಲ್ಲ ಹೊಸ ರೀತಿಯಾದ ಬಟ್ಟೆಗಳು ಜೀನ್ಸ್ ಗಳಿವೆ ಇಲ್ಲಿ ಸಿಗು --

ಕೂಡ ಇರುತ್ತದೆ ಆದ್ರೆ ಸ್ಟೈಲಿಶ್ ಆದಂತಹ ಅಂಗಡಿಗಳು ಕೆಲವೊಂದು ಇಷ್ಟು ಇರುತ್ತದೆ.

ಇದೊಂದು ಸಣ್ಣ ಮಕ್ಕಳ ಪ್ಲೇ ಗ್ರೌಂಡ್ ಎಂದು ನಾವು ಕರಿಯಬಹುದು.

ಈ ಸಣ್ಣ ಸಣ್ಣ ಮಕ್ಕಳಿಗೆ ಜೋಕಾಲಿ ಆಗಿರಬಹುದು ಇಂತಹ ಎಲ್ಲ ವಸ್ತುಗಳ್ಳನ್ನು ಅಲ್ಲಿ ಸಣ್ಣ ಮಕ್ಕಳಿಗೆ ಆಟ ವಾಡಲು ಇಟ್ಟಿರುತ್ತಾರೆ.

ಬಿಲ್ಡಿಂಗ್ ಗಳ್ಳನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂಗಡಿಗಲ್ಲನ್ನು ಇವರು ಕಟ್ಟುತ್ತಾರೆ.

ತಾರೆ ಮತ್ತು ಫಸ್ಟ್ ರಾಂಕ್ ಫಸ್ಟ್ ಬಂದಿರಂತಹ ಹುಡಿಗೀರನ್ನು ಈ ಮೆಡಲ್ಗಳ್ಳನ್ನು ಕೂಡ ಕೊಡ್ತಾರೆ.